ಮತ್ತ್ ಅದ್ರದ್ ತಳಗ್ ಏನೋ ಹಿಂಗ್ ಹಿಂಗ್ ಜೋತ್ ಹಾಕ್ಸ್ಯರ ಮೆಗ್ ಹೆಸ್ರ ಬರ್ದಾರ ಕಬ್ಬಿಣದವ.

ಒಂದ ಬಸ್ ಅದಕ್ಕೆ ನಾಕ್ ಚಾಕವಾ ಒಳಗ್ ಹದನೈದ್ ಇಪ್ಪತ್ ಮಂದಿ ಕುಂತರ್ .

ಬಿಲ್ಡಿಂಗ್ ಕಟ್ಟ್ರ ಒಂದು ಉಸುಕ್ ಒಂದು ಸಿಮೆಂಟ್ ಕಂಕರ್ .